ಇಲ್ಲಿ ಮ್ಯಾಟ್ ಗಳು ಕೂಡ ಕಾಣಿಸ್ತಾ ಇದೆ ಇದು ತುಂಬಾ ದೊಡ್ಡ ಬಿಸ್ಕೆಟ್ಗಳ ಪ್ಯಾಕ್ಗಳು ಕಾಣಿಸ್ತಾ ಇದೆ ಮತ್ತು ಜ್ಯೂಸ್ ಬಾಟಲಿಗಳು ಎಲ್ಲ ಕೂಡ ಇದೆ ಚಿಕ್ಕ ಹುಡುಗರು ಕೂಡ ಕಾಣಿಸುತ್ತಿದ್ದಾರೆ

ಒಂದು ಬ್ಲಾಕ್ ಕಲರ್ ಆಗಿ ಏನು ಕಾಣಿಸ್ತಾ ಇದೆ ಐಟಂ ಮತ್ತೆ ಒಂದು ಬೋರ್ಡ್ ಗಳನ್ನು ಈ ರೀತಿ ಹಾಕಿದ್ದಾರೆ ಆಫರ್ ಗಳ ರೀತಿ ಇಲ್ಲೊಬ್ಬ ವ್ಯಕ್ತಿ ಹೋಗ್ತಾ ಇರೋದನ್ನ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ಕಾರಿದೆ ಇಲ್ಲಿ ಕಾರಿನ ಮೇಲೆ ಒಂದು ಹೂವಿನ ಹಾರೈತೆ ಮತ್ತೆ ಹಿಂದಗಡೆ ಎಲ್ಲ ತುಂಬಾ ದೊಡ್ಡದಾದಂತಹ ಬಿಲ್ಡಿಂಗ್ ಕೂಡ ಇದೆ ಮರಗಳು ಕೂಡ ತುಂಬಾ ಬೆಳೆದಿದವೇ ಪ್ಲೇಟ್ ಕಂಬಗಳು ಕೂಡ ಇದೆ.